ಸಣ್ಣ ಸಣ್ಣ ಸಸಿಯನ್ನು ಇಟ್ಟು ನೀರನ್ನು ಕಟ್ಟಿರುತ್ತಾರೆ.

ಒಬ್ಬ ವ್ಯಕ್ತಿಯನ್ನು ಮಿಷನ್ ಅನ್ನು ರೆಡಿ ಮಾಡುತ್ತಿದ್ದಾನೆ.

ದೊಡ್ಡ ದೊಡ್ಡ ಪೈಪ್ ಗಣೆ ಇರುತ್ತವೆ.

ಕಪ್ಪು ಕಲೆಗೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳಿರುತ್ತವೆ.

ಸುತ್ತಲು ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು ಇವೆ ಲೈಟಿಂಗ್ಸ್ ಅನ್ನು ಗಿಡಕ್ಕೆ ಹಾಕಿ ಡಿಸೈನ್ ಅನ್ನು ಮಾಡಿರುತ್ತಾರೆ.

ಸಣ್ಣ ಸಣ್ಣ ಸ್ಪನ್ನರ್ ಗಳು ಸ್ಕ್ರೂ ಡ್ರೈವರು ನಟ್ಟು ಬೊಲ್ಟು ಎಲ್ಲವನ್ನು ನೋಡುತ್ತೇವೆ.

ಮದುಮಗನು ಕುದುರೆ ಮೇಲೆ ಏರಿ ಕೂಳಿತಿರುತ್ತಾನೆ.

ಅಕ್ಕ ಪಕ್ಕದಲ್ಲಿ ದೊಡ್ಡ ದೊಡ್ಡ ಮರಗಳಿರುತ್ತವೆ.

ಇದು ಒಂದು ದೊಡ್ಡ ಪಾರ್ಕ್ ಅನ್ನು--

ಸುತ್ತಲು ಲೈಟಿಂಗ್ಸ್ ಗಳು ಇವೆ ದೊಡ್ಡ ದೊಡ್ಡ ಮರಗಳಿವೆ ಒಬ್ಬ ಮುನುಷ್ ಮನುಷ್ಯರು ಕುಂತಿದ್ದಾರೆ.

ಇದೊಂದು ಹೇರ್ ಸ್ಟೈಲ್ ಅಂಗಡಿಯನ್ನು ಆಗಿರುತ್ತದೆ.

ಬಹಳ ದೊಡ್ಡ ದೊಡ್ಡ ಬಿಲ್ಡಿಂಗಳು ಇರುತ್ತವೆ.

ಇ ಸುತ್ತಲು ದೊಡ್ಡ ದೊಡ್ಡ ಗಿಡ ಮರಗಳು ಇರುತ್ತವೆ.

ಟ್ಯಕ್ರಿಯ ಬಟನ್ ಗಾಲಿಯನ್ನು ಆಪಿಸನ್ನು ಆಗಿರುತ್ತವೆ.

ಇದು ಒಂದು ಸಿಟಿ ಅಲ್ಲಿ ಇರಬಹುದು.

ಸುಮಾರು ಜನರು ಹೇರ್ ಸ್ಟೈಲ್ ಕಟಿಂಗ್ ಅನ್ನು ಮಾಡ್ಸಲಕ ಬಂದಿರುತ್ತಾರೆ.

ಒಬ್ಬ ಮನುಷ್ಯನು ನಿಂತ್ ಕುಂತು ನೋಡುತ್ತಿರುತ್ತಾನೆ.

ಬೆಟ್ಟದಲ್ಲಿ ಇರುವಂತ ಸಣ್ಣ ನದಿಯನ್ನು ಆಗಿರುತ್ತದೆ.

ಅಕ್ಕ ಪಕ್ಕದಲ್ಲಿ ಸಣ್ಣ ಸಣ್ಣ ದೊಡ್ಡ ದೊಡ್ಡ--

ಸುತ್ತಲು ಒಂದು ಫ್ಯಾಕ್ಟರಿ ಗಾಳಿರುತ್ತವೆ ದೊಡ್ಡದು.

ಒಂದು ಶಣ್ ಒಂದು ಡಿಷಿನ್ ಪುಟ್ಟಿಯನ್ನು ನೋಡುತ್ತೇವೆ

ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು ಇರುತ್ತವೆ.